ಇದೊಂದು ದೊಡ್ಡ ಮಾಹಲಿನ ಚಿತ್ರವಾಗಿದ್ದು ಮಾಲಿನ ಅಕ್ಕ ಪಕ್ಕ ತುಂಬಾ ಜನರನ್ನು ಕಾಣಬಹುದಾಗಿದೆ ಆಗು ಅದರ ಭಾಗಗಳನ್ನು ಇಲ್ಲಿ ನೋಡಲಾಗಿದೆ ದೊಡ್ಡದಾದ ಕಿಟಕಿ ಬಾಗಿಲುಗಳನ್ನು ನೋಡಬಹುದಾಗಿದೆ .

ಹಾಗೂ ಒಂದು ಏಸಿಯನ್ನು ನೋಡಬಹುದಾಗಿದೆ ದೊಡ್ಡದಾದ ಕಮಾನ ಕಮಾನಿನಲ್ಲಿ ಹಲವಾರು ಜನರನ್ನು ಕಾಣಬಹುದಾಗಿದೆ ಮತ್ತು ನೋಡಬಹುದಾಗಿದೆ .

ನೋಡಬಹುದಾಗಿದೆ ಹಾಗು ಇಲ್ಲಿ ಒಂದು ಮನೆಯನ್ನು ಸಹ ಕಾಣಬಹುದಾಗಿದೆ ಹಾಗು ಮನೆಯ ಪಕ್ಕದಲ್ಲಿ ಹಲವಾರು ಹೂವಿನ ಗಿಡಗಳನ್ನು ಸಹ ಹಾಗು ಒಂದು ದೊಡ್ಡದಾದ ಮನೆಯನ್ನು ಸಹ ಕಾಣಬಹುದಾಗಿದೆ ಹಾಗು ಇಲ್ಲಿ ದೊಡ್ಡದಾದ--

ಇದೊಂದು ಕ್ರಿಕೆಟ್ ನ ಅಂಗಡಿಯಾಗಿದ್ದಕ್ಕೆ ಇಲ್ಲಿ ಬ್ಯಾಟ್ಗಳನ್ನ ಹಲವಾರು ಬ್ಯಾಟ್ಗಳನ್ನ ನೋಡಬಹುದಾಗಿದೆ ಹಾಗೂ ಹಲವಾರು ಬಾಲ್ಗಳ್ನ್ನು ನೋಡಬಹುದಾಗಿದೆ ಬ್ಯಾಟ್ ನೋಡಲು ತುಂಬಾ ಸುಂದರವಾಗಿದೆ ಮುಂಭಾಗದಲ್ಲಿ ಹಲವಾರು ಇನ್ನೂ--